ಬ್ಯಾನರ್ ನಲ್ಲಿ ಹಲವಾರು ಬುಕ್ ಗಳನ್ನು.

ಇಲ್ಲಿ ನಮಗೆ ಹಲವಾರು ರಾಡುಗಳು ಬಂಬುಗಳು ಕಂಡುಬರುತ್ತಾಯಿದೆ ಸುತ್ತಮುತ್ತಲು ಹಲವಾರು ಕಟ್ಟಡಗಳು ಇವೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಭಾರತ ದೇಶದ ದೊಡ್ಡದಾದ ದ್ವಜವನ್ನು ಕಂಡುಬರುತ್ತಾ ಇದೆ.

ಮತ್ತು ಸುತ್ತ ಮುತ್ತಲು ಹಲವಾರು ಗಿಡ ಮರಗಳನ್ನು ಕಂಡು ಬರುತಾ ಇದೆ ಮತ್ತು ಇಲ್ಲಿ ಒಂದು ಕಟ್ಟಡವನ್ನು ನೋಡಬಹುದು.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಚತ್ತಿನ ಮೇಲೆ ಹಲವಾರು ವ್ಯಕ್ತಿಗಳನ್ನು ಯೋಗ ಮಾಡಿರುವುದು ನೋಡಬಹುದು.

ಮತ್ತು ಅಂಗಡಿಯ ಒಳಗಡೆ ಕೆಂಪು ಮತ್ತು ನೀಲಿ ಬಣ್ಣದ ಒಂದು ಟೇಬಲ್ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ದೊಡ್ಡದಾದ ಸಮುದ್ರವನ್ನು ಕಂಡುಬರುತ್ತಾಯಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮಂಚ್ ಅನ್ನು ಕಂಡು ಬರುತ ಇದೆ ಅದರ ಮೇಲೆ ಹಲವಾರು ವ್ಯಕ್ತಿಗಳು ನಿಂತು ಕೊಂಡಿದ್ದಾರೆ.

ಇಲ್ಲಿ ಹಲವಾರು ಬೆಂಚುಗಳು ಮತ್ತು ಒಂದು ಮೇಜು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಬಕೆಟ್ ಅನ್ನು ಕಂಡು ಬರುತ್ತ ಇದೆ.

ಗ್ವಾಡೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ ಮತ್ತು ಒಳಗಡೆ ಎರಡು ವ್ಯಕ್ತಿಗಳು ಕುರ್ಜಿ ಯ ಮೇಲೆ ಕುಳಿತುಕೊಂಡಿದ್ದಾರೆ.